ಇಲ್ಲಿ ಅವರ ಕೈಯಲ್ಲಿ ಬುಕ್ ಗಳು ಇವೆ.

ಮತ್ತು ಇಲ್ಲಿ ಒಂದು ಪೈಂಪ್ ಇದೆ.

ಇದರಲ್ಲಿ ಹಲವಾರು ಗಂಡು ಮಕ್ಕಳು ಇದ್ದಾರೆ.

ಇದು ಒಂದು ಮೆಕಾನಿಕ್ ಅಂಗಡಿ ಆಗಿದೆ.

ಈ ಅಂಗಡಿಯ ಮೇಲೆ ಒಂದು ಸೂಚನಾ ಫಲಕವನ್ನು ಅಂಟಿಸಲಾಗಿದೆ.

ಈ ದೇವಸ್ಥಾನದ ಮೇಲೆ ಒಂದು ಗಣೇಶನ ವಿಗ್ರಹವಿದೆ.